ಇಲ್ಲಿ ಹಲವಾರು ಕೇಕ್ ಗಳು ಸಿಗುತ್ತವೆ.

ಇವುಗಳನ್ನು ಕಚ್ಚಾ ವಸ್ತುವನ್ನು ಶುದ್ಧವಾಗಿ ಮಾಡಿದ್ದಾರೆ.

ಹಾಗೂ ಹೊರಗಡೆ ಬಣ್ಣ ಬಣ್ಣದಿಂದ ಅಲಂಕಾರವನ್ನು ಮಾಡಿದ್ದಾರೆ ಬಾಗಿಲಿಗೆ.

ಇದು ಒಂದು ತರಕಾರಿ ಅ ಅಂಗಡಿಯ ಇದೆ ಇಲ್ಲಿ ಟಮೊಟೊ ಬೆಂಡೆಕಾಯಿ--

ಆ ಇದು ಒಂದು ಪೆಟ್ರೋಲ್ ಪಂಪ್ ಇದೆ ಇಲ್ಲಿ ಅ ಇಬ್ಬರು ವ್ಯಕ್ತಿಗಳು ನೀ ನೀ ನಿಂತಿದ್ದಾರೆ.

ಇಲ್ಲಿ ಒಂದು ದೊಡ್ಡದಾದ ಶೆಟ್ಟರ್ ಇದೆ.

ಹಾಗೂ ಇಬ್ಬರು ವ್ಯಕ್ತಿ ನೀ ನಿಂತಿದ್ದಾರೆ ಇಲ್ಲಿ ಆಟೋ ಗಳು ಹೋಗುತ್ತಿದ್ದಾವೆ.

ಒಂದು ಗಡಿಯಾರವಿದೆ ಒಂದು ಹಣದ ಹುಂಡಿ ಇದೆ.

ಹಾಗೂ ಕೆಲವು ಜನರು ತೆಳಗಡೆ ಕುತುಕೊಂಡಿದ್ದಾರೆ.

ಪ್ಲೇಟ್ ಗಳಿವೆ ಒಂದು ಬಟ್ಟುಲಿದೆ ಚಮಚವಿದೆ.

ಇಲ್ಲಿ ಹಲವಾರು ಬೈಕ್ ಗಳನ್ನು ನಿಲ್ಲಿಸಿದ್ದಾರೆ.

ಹಾಗು ಹೊರಗಡೆ ಒಂದು ಬೈಕು ಎರಡು ಸ್ಕೂಟಿ ಗಳು ಕೂಡ ನಿಲ್ಲಿಸಿದ್ದಾರೆ.